ಇಲ್ಲಿ ಒಬ್ಬ ವ್ಯಕ್ತಿ ಎಲ್ಲಾವನ್ನು ಜೋಡಿಸಿಕೊಂಡು ಸುತ್ತಮುತ್ತಲು ಗಿಡಮರಗಳಿಂದ ಕೂಡಿದೆ ಇಲ್ಲಿ ಒಬ್ಬ--

ಈ ಒಂದು ತುಂಬಾ ಸುತ್ತಮುತ್ತಲು ಗಿಡಮರಗಳಿಂದ ಕೂಡಿದೆ ಒಂದು ಸ್ಕೂಲಿನ ರೀತಿಯಲ್ಲಿ ಇದೆ ಸ್ಕೂಲ್ ಜನರಿಂದ ಕೂಡಿದೆ ತುಂಬಾ ಚನ್ನಾಗಿ ಕಾಣಸ್ತಾ ಇದೆ ಕೂಡಿದೆ ಮಕ್ಕಳುಗಳಿಂದ ಕೂಡಿದ್ದು ನೋಡಲು ತುಂಬಾ ಚನ್ನಾಗಿದೆ.

ಇಲ್ಲೊಂದು ಹುಡುಗನ ರೀತಿಯಲ್ಲಿ ಸುತ್ತಮುತ್ತಲು ಇದರಿಂದ ಕೂಡಿದ್ದು ನೋಡಲು ತುಂಬಾ ಚನ್ನಾಗಿ ಸುತ್ತಲು ಗಿಡಮರಗಳಿಂದ ಕುಯ್ ತುಂಬಾ ಚನ್ನಾಗಿ ಕಾಣಿಸುತ್ತಾ ಇದೆ ಈ ಹುಡುಗನಿಂದ ಕೂಡಿದೆ .